ಈ ವ್ಯಯಮಗಳು ನಮ್ಮನ್ನ ತುಂಬಾ --

ಇದು ಟಾಯ್ಸ್ ಈ ಟಾಯ್ಸ್ ನಲ್ಲಿ ನಮಗೆ ಕಾಣ್ತಾ ಇರೋದು ಆನೆ.

ಆನೆ ಒಂದು ಮದ ಗಜ ಗಜ ಇದ್ದಂಗೆ.

ಇದು ಬಿ.ಜಿ.ಎಸ್. ಕಾಲೇಜ್ ಬಿ.ಜಿ.ಎಸ್. ಕಾಲೇಜ್ ತುಂಬಾ ಚೆನ್ನಾಗಿ--

ಇಲ್ಲಿ ಮೀಟಿಂಗ್ ಮಾಡ್ತಾ ಇದಾರೆ ಇಲ್ಲಿ ಪ್ರೆಸ್ ಮೀಟಿಂಗ್ ಎಲ್ಲ ನೆಡಿಯತ್ ಇಲ್ಲಿ.

ಇದು ಫಿಶ್ ಮಾರ್ಕೆಟ್ ಫಿಶ್ ಗಳು ತುಂಬಾ ಚೆನ್ನಾಗ್ ಸಿಗ್ತವೆ. ಒಳ್ ಒಳ್ಳೆ ಫಿಶ್ ತುಂಬಾ ತರದ ಫಿಶ್ --

ಟ್ರಕ್ಕಿನ್ಗ್ ನೆಲ್ಲ ನೋಡತಾ ಹೋದ್ರೆ ತುಂಬಾ ಮನ್ಸಿಗೆ ತುಂಬಾ--

ಬಸ್ ಸ್ಟ್ಯಾಂಡು ತುಂಬಾ ಚೆನ್ನಗಿದೆ ಏಕೆ ಬಸ್ ಸ್ಟ್ಯಾಂಡು .

ಅಹ್ ತುಂಬಾ ಚೆನ್ನಾಗಿದೆ ಫೀಲ್ಡು ಎಲ್ಲ ತುಂಬಾ ಮಸ್ತ್ ಆಗಿದೆ.